ಮತ್ತು ಒಂದು ಕಬೋರ್ಡ್ ಇಟ್ಟಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಟವರ್ ಎಂದು ನಾವು ಇಲ್ಲಿ ಕಾಣಬಹುದು.

ನೀಲಿ ಕಲರ್ ಬುಟ್ಟಿ ಇಟ್ಟಿರುವುದನ್ನು ಇಲ್ಲಿ ನಾವು ಕಾಣಬಹುದು.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮಾಲ್ ಎಂದು ನಾವು ಇಲ್ಲಿ ತಿಳಿಯಬಹುದು.

ಜೇನುತುಪ್ಪದ ಬಾಟಲ್ ಗಳು ರೋಸ್ಮೆರಿ ಬಾಟಲ್ ಜೋಣಿಸಿರುವುದು ನಾವು ಇಲ್ಲಿ ಕಾಣಬಹು --

ಇದರ ಮೇಲೆ ಪಾರ್ಸಲ್ ಪ್ಯಾಕಿಂಗ್ ಯೂನಿಟ್ ವಿಲ್ಸನ್ ಗಾರ್ಡನ್ ಎಂದು ಬರೆದಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಮತ್ತು ಇಲ್ಲಿ ಜಾರ ಬಂಡಿಯನ್ನು ಇಟ್ಟಿರುವುದನ್ನು ಕಾಣಬಹುದು.

ಈ ಬಿಲ್ಡಿಂಗಿನ ಮುಂದೆ ಹಸಿರು ಗಿಡಗಳನ್ನು ನೆಟ್ಟಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಮತ್ತು ಆಫೀಸಿನ ಮುಂದೆ ಒಂದು ಪಿಂಕ್ ಕಲರ್ ಪಾಕೆಟ್ ಕಣ್ಣು ಇಟ್ಟಿರುವುದು--

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಸ್ವೀಟ್ ಮಾಡುವ ಅಂಗಡಿ ಎಂದು ನಾವು ಇಲ್ಲಿ ಕಾಣಬಹುದು.

ಇಲ್ಲಿ ನಮಗೆ ಹಲವಾರು ಗಿಡಗಳನ್ನು ನೆಟ್ಟಿರುವುದನ್ನು ಸಹ ನಾವು ಇಲ್ಲಿ ಕಾಣಬಹುದು.

ಮತ್ತು ಹಲವಾರು ಬಟ್ಟೆಗಳನ್ನು ಜೋಡಿಸಿರುವುದನ್ನು ನಾವು ಇಲ್ಲಿ ಕಾಣಬಹುದು.

ಈ ಬುಕ್ ವರ್ಲ್ಡ್ ಪಕ್ಕದ ಲ್ಲಿ ಒಂದು ಮನೆಯ ಗೇಟ್ ಇನ ಮೇಲೆ ಟು ಲೆಟ್ ಬೋರ್ಡ್ ಅನ್ನು ಹಾಕಲಾಗಿದೆ.

ಈ ಚಿತ್ರವನ್ನು ಗಮನಿಸಿ ನೋಡಿದರೆ ಇದು ಒಂದು ಮಸೀದಿ ಎಂದು ಈ ಚಿತ್ರದಲ್ಲಿ ನಾವು ಕಾಣಬಹುದು.

ನಮಗೆ ಇಲ್ಲಿ ಹಲ್ ರು ಸೊಪ ಗಳನ್ನು ಇಕ್ಕಿರುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಮ್--

ಮತ್ತು ಅದರ ಮೇಲೆ ವೀ ಕೇರ್ ಯುವರ್ ಫ್ಯಾಬ್ರಿಕ್ ಎಂದು ಬರೆಯಲಾಗಿದೆ.

ಮತ್ತು ಬಿಳಿ ಕಲರ್ ಇರುವ ಲೈಟ್ ಕಂಬವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.

ಒಂದು ಮಂಟಪವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ.